ಇದರಲ್ಲಿ ಹಲವಾರು ಮನುಷ್ಯರು ಮೀನನ್ನು ಕೊಂಡುಕೊಳ್ಳುತ್ತಿರುವುದನ್ನು ನೋಡಬಹುದು.

ಮತ್ತು ನನಗೆ ಚಿಕ್ಕ ಚಿಕ್ಕ ಟ್ರೆ ಬಾಕ್ಸ್ ಗಳು ಕಾಣಸ್ತಾ ಇದಾವೆ.

ಮತ್ತು ಕೈಯಲ್ಲಿ ಒಂದು ಸಂಕೇತವನ್ನು ಕೊಡುತ್ತಿರುವುದನ್ನು ನೋಡಬಹುದು.

ಬಂಡೆಯ ಮೇಲೆ ಹಲವು ಜನ ಹೀರಿಕೊಂಡು ಹೋಗುವುದನ್ನು ನೋಡಬಹುದು.

ಮತ್ತು ಬೈಕ್ ಗಳು ಕಾಣಿಸ್ತಾ ಇದೆ.

ಮತ್ತು ನನಗೆ ನೀರಿನ ಬಾಟಲ್ ಮತ್ತು ಜ್ಯೂಸ್ ನ ಬಾಟಲ್ ಕೂಡ ಕಾಣುಸ್ತಾಯಿದೆ.

ಮತ್ತು ಒಂದು ಕುಳಿತುಕೊಳ್ಳಲು ಅಳವಡಿಸಿರುವ ಕಬ್ಬಿಣದ ಆಸನ ಕೂಡ ಕಾನಸ್ತಾ ಇದೆ.

ನನಗೆ ಒಂದು ಕಟ್ಟಡದ ಒಳಭಾಗ ಕಾಣುಸ್ತಾ ಇದೆ.

ಮತ್ತು ಒಂದು ರಿಸೆಪ್ಶನ್ ಅಲ್ಲಿ ಒಬ್ಬ ಯುವಕ ಕುಳಿತುಕೊಂಡಿರುವುದನ್ನು ನೋಡ್ಬೋದು.

ಇಲ್ಲಿ ಒಬ್ಬ ಯುವಕ ಕೂಡ ಕಾಣಸ್ತ ಇದಾನೆ.

ಒಬ್ಬ ಮನುಷ್ಯ ಕಾಣುಸ್ತಾ ಇದಾನೆ ಮನುಷ್ಯ ಗುಹೆ ಒಳಗಡೆ ಪ್ರವೇಶಿಸುತ್ತಿರುವುದನ್ನು ನೋಡಬಹುದು.

ಆತ ಬಿಳಿ ಬಣ್ಣದ ಶರ್ಟ್ ಅನ್ನು ಹಾಕಿರುವುದನ್ನು ಕಾಣಬಹುದು.

ಮತ್ತು ಮರದ ಕೊಂಬೆಗಳು ಮತ್ತು ಹುಲ್ಲು ಕೂಡ ಕಾಣಿಸ್ತಿದೆ.

ಕೋಟಿ ತಿಳಿ ನೀಲಿ ಬಣ್ಣದ ಬಣ್ಣದಲ್ಲಿದೆ.

ಟೇಬಲ್ನ ಪಕ್ಕದಲ್ಲಿ ಇರಿಸುವ ಮೂರು ಕುರ್ಚಿಗಳು ಕಾಣಿಸ್ತಾ ಇದ್ದಾವೆ.

ಗೇಟ್ ನ ಮುಂಭಾಗದಲ್ಲಿ ಬೇರೆ ಬೇರೆ ಸಾಮಗ್ರಿಗಳು ಕಾಣಿಸ್ತದವೆ.

ಮನುಷ್ಯರು ಬೇರೆಬೇರೆ ಬಣ್ಣದ ಉಡುಪನ್ನು ಧರಿಸಿರುತ್ತಾರೆ.